ಪ್ರಾಣಿ ಸಂಗ್ರಹಾಲಯ ಹೋಗಿದ್ವಿ ರೀ ಎಲ್ಲರೂ ಸೆರಕೆಸಿಂದ .

ದೆವರಿಗ ಪೂಜ ಎಲ್ಲಾ ದೀಪಾ ಗಿಪಾ ಹಚ್ಚಿ ಎಲ್ಲಾ ಮನಿ ಮಂದಿ ಎಲ್ಲಾ ಕುಂತ ಊಟ ಮಾಡಿ ಎರಡು ಎರಡು ಮಾತಾಡಿ ಚಲೊ ನಕ್ಕೊತಕೆಸಿಂದ ಬಂದ ಬಿಡ್ತಿವ್ರಿ ಮನಿಗ ಮಸ್ತ ಮಜಾ ಇರ್ತದ್ರಿ ಅವತಿನ ದಿನ.